ಚರ್ಚಿನಲ್ಲಿ ಒಂದು ಫಂಕ್ಷನ ನಡೆಯುವಂತಹ ಸಂದ್ರಭದಲ್ಲಿ ತಗೆದ ಭಾವಚಿತ್ರವಾಗಿದೆ. ನೂಡಿ ಚರ್ಚ್ನಾ ವಿದ್ಯುತ್ ವಿದ್ಯುತ್ ಇದ್ರಿಂದ ಅಲಂಕಾರ ಮಾಡಿದ್ದಾರೆ.

ನಾವು ಇಲ್ಲಿ ಒಂದು ನದಿ ಅಥವಾ ಹರಿವುತ್ತಿರುವುದನ್ನ ನಾವು ನೋಡತಾ ಇದೇವೆ ಆ ನದಿಗೆ ಅಭಿಮುಖವಾಗಿ ಆಣೆಕಟ್ಟನ್ನ ಸೇತುವೆಯನ್ನ ಕಟ್ಟಲಾಗಿದೆ .

ಅಲ್ಲಿ ಎರಡು ಬ್ರಿಡ್ಜ್ಗಳಿವೆ ಈ-ತಾ ಬಲಬದಿಯ ಬ್ರಿಜ್ ಮೇಲೆ ನಿಂತಿದ್ದಾನೆ ಎಡಬದಿಯ ಬ್ರಿಡ್ಜ್ ಮೇಲೆ ಆಹ್ ಕಂಬಿಗಳನ್ನು ಸಹ ಹಾಕಿರುವುದು ನೋಡಿದ್ದೇವೆ.

ಇಲ್ಲಿ ನಾವು ಒಂದು ವೃತ್ತವನ್ನು ನೋಡ್ತಿದ್ದೇವೆ ವೃತ್ತದ ಸುತ್ತಲೂ ನಾಲ್ಕು ವೃತ್ತಗಳು ಕಾಣುತ್ತಿದ್ದೇವೆ. ಹಾಗೆ ಆ ವೃತ್ತದ ಮಧ್ಯ ಭಾಗದಲ್ಲಿ ಅಂಬೇಡ್ಕರ್ ಅವರ ಸ್ಟ್ಯಾಚು ಆಗಿರಬಹುದು ಅದು ನಿಂತಿರುವುದು--

ಹಾಗೆಯೇ ಅಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು ಬಂದು ಬೆಳೆಯನ್ನ ಹಾಳುಮಾಡು ಹಾಳುಮಾಡಬಾರದು ಅಂತ ಒಂದು ಬೆದರು ಬೊಂಬೆಯನ್ನು ಸಹ ಅಲ್ಲಿ ನೇತಾಕಿರೋದು ಕಾಣ್ತಾಯಿದೆ.

ಅಲ್ಲಿ ಆ ಇದು ಶಾಲಾ ವಾಹನಗಳು ನಿಂತಿರುವುದನ್ನ ನಾವು ನೋಡ್ತಾ ಇದ್ದೇವೆ. ಆರು ಹಾಗೆ ಇಲ್ಲಿ ನೋಡಿ ಬಾಲಕಿಯರು ಯೋಗಾಸನದಲ್ಲಿ ಈ ತೊಡಗಿರೋದನ್ನು ನಾವು ನೋಡ್ತಾ ಇದ್ದೇವೆ ಅವರೆಲ್ಲ ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿರೋದು.

ಹಾಗೆಯೇ ಆ ಒಂದು ಮುಂಭಾಗದಲ್ಲಿ ಧ್ವಜಾರೋಹಣ ಮಾಡುವಂತಹ ಧ್ವಜಸ್ತಂಭ ಸಹ ಇದೆ. ಅದರ ಮೇಲೆ ಕೇಸರಿ ಬಿಳಿ ಹಸಿರು ಬಣ್ಣವನ್ನ ಲೇಪಿಸಲಾಗಿದೆ.

ಆ ಇಲ್ಲಿ ಕಾಣ್ತಿರೋದು ವಾ ಗೇಮ್ ಆ ವಾಟರ್ ಗೇಮ್ಸ್ ಗಳು. ಆ ಇಲ್ಲಿ ಮಕ್ಕಳು ಹಾಗೆ ದೊಡ್ಡವರು ತಮ್ಮ ಬಿಡುವಿನ ಸಮಯದಲ್ಲಿ ಮನರಂಜನೆಗಾಗಿ ಏ ತಮ್ಮ ಸಮಯವನ್ನು ಕಳೆಯಲು ಇಲ್ಲಿಗೆ ಭೇಟಿ ಕೊಡುತ್ತಾರೆ.

ಈ ಚಿತ್ರದಲ್ಲಿ ನಾವು ದ್ವಿಚಕ್ರ ವಾಹನಗಳು ಸಾಲಾಗಿ ನಿಂತಿರುವುದನ್ನ ಹಾಗೆ ಒಂದು ಬದಿಯಲ್ಲಿ ಕಾರುಗಳು ಸಾಲಾಗಿ ನಿಂತಿರುವುದನ್ನ ನೋಡುತ್ತಿದ್ದೇವೆ.

ಈ ಚಿತ್ರದಲ್ಲಿ ನಾವು ಒಂದು ಪಾರ್ಕ್ನ ನೋಡುತಾಯಿದೆವೆ ಪಾರ್ಕಿನ ಹೊಳಭಾಗದಲ್ಲಿ ಜನರಿಗೆ ಅನುಕೂಲವಾಗಲಿ ಎಂದು ಸರ್ಕಾರ ಕೆಲವೊಂದು ಜಿಮ್ ಗೆ ಸಂಬಂದಿಸಿದಂತ ಯಂತ್ರ ಉಪಕರಣಗಳನ್ನ--

ಇದು ತುಂಬಾ ಪುರಾತನವಾದಂತ ಸೇತುವೆ. ಇಲ್ಲಿ ಹಳೇಕಾಲದಲ್ಲಿ ನಿರ್ಮಿಸಿದಂತ ಸೇತುವೆಯಾಗಿರದೆ ಆ ನೋಡಿ ಆದ್ರ ಮೇಲೆಲ್ಲಾ ಚಿಕ್ಕ ಚಿಕ್ಕ ಸಸ್ಯಗಳು ಬೆಳೆದಿರೋದನ್ನ ನಾವು ಕಾಣ್ತಾಇದ್ದೇವೆ.